ನಂಗೆ ಇವತ್ತು ಬರಲಿಕ್ಕೆ ಆಗುದಿಲ್ಲ ನಾಳೆ ಹೋಗ್ವಾ ನಾಳೆ.

ಹಾ ಅಲ್ಲಾ ನಂಗೆ ಅಷ್ಟೇನೂ urgent ಅಂತ ಇಲ್ಲ, ಹತ್ತು ತಾರೀಕಿನ ಒಳಗೆ ತಕೊಂಡ್ರೆ ಆಯ್ತು. ಹೌದಾ ಮತ್ತೆ ಸೀರೆ ಮಾತ್ರ ಮತ್ತೆ ಏನು purchasing ಇಲ್ವಾ ಬೇರೆ? ಬೇರೆ fancy items gold ಎಲ್ಲಾ gold ಆದ್ರೆ ನಾ ಮತ್ತೆ ತೊಕೋಳ್ಬೋದು,

ಇದು saree ಅಂದ್ರೆ ನಮ್ಗೆ ಒಂದು ರವಕೆ ಒಂದು ಬೇಗ ಹೊಲಿದು ಕೊಡ್ಬೇಕಲ್ಲ . ಹೌದು ನಾಳೆ ನಾಳೆ ಹೋಗ್ವ ನಾವು ನಾಳೆ ಸಂಜೆ ಆರಾಮದಲ್ಲಿ ಹೋಗ್ಬೋದಲ್ಲ, Geethanjali , ನಿಮ್ಗೆ ಯಾವ್ದೆಲ್ಲ ಗೊತ್ತುಂಟು ಇಲ್ಲಿ?

ನಂಗೆ ಅದೇ ಈಚೆದ್ದು saree ಎಲ್ಲಾ ತಕ್ಕೊಂಡು ಗೊತ್ತಿಲ್ಲ ಅಲ್ಲ, ಹಾಗಾಗಿ ನಂಗೆ ಅಷ್ಟೊಂದು saree shop ಎಲ್ಲಾ ಗೊತ್ತಿಲ್ಲ, ನನ್ನ ಅತ್ತೆ ಹತ್ರ ಕೇಳಿದೆ, ಅವರೆಲ್ಲ old fashion ನವರು ಅವರಿಗೆಲ್ಲ ಈ saree collection ಎಲ್ಲಾ ಗೊತ್ತಿರುದಿಲ್ಲ ಅಲ್ಲ. ಹೌದು Manglore side ಎಲ್ಲಾ ಒಳ್ಳೆ ಉಂಟು.

ಹೌದ್ ಅದು ಸ್ವಲ್ಪ ದೂರ ಆಗ್ತದೆ . ದೂರ ಆಗ್ತದೆ ಹೌದೌದು, ಅದು ಸ್ವಲ್ಪ ದೂರ ಆಗ್ತದೆ Udupi ಯಲ್ಲಿ ನೋಡ್ಬೋದು ನಾವು.

ಹಾ Udupi ಯಲ್ಲಿ ನೋಡ್ಬೋದು ಮತ್ತೆ ಕೆಲವ್ಸಲ ನಾ fancy . range ಎಷ್ಟು ಹಣ ಅಹ್ ಎಷ್ಟ್ರದ್ದು ತಕೊಳ್ಬೇಕು ಅಂತ saree . ಅಂದ್ರೆ ಒಂದು ten thousand .

ಹಾ ಹೌದು ಒಳ್ಳೆ ಒಳ್ಳೆ ಬರ್ತದಲ್ಲ ten thousand . ಹಾ ಈಗ ಹತ್ತು ಸಾವಿರಕ್ಕೆಸ ಒಳ್ಳೆ ಬರ್ತದೆ ಆತರ ಏನಿಲ್ಲ. ಹೌದೌದು ಮತ್ತೆ ಒಂದು ದಿವಸ ಹಾಕುದಲ್ಲ, ಮತ್ತೆ ಅದು ಅಲ್ಲೇ ಇರ್ತದೆ.

ಹ್ಮ್ ಅದಕ್ಕೆ ಒಂದು ದಿವಸ ಹೋಗಿ ಬರ್ವ. ಈಗ ರವಾಕಿ ಅದಕ್ಕೆ ತುಂಬಾ ಆಗ್ತದಲ್ಲ ಹಣ ರವಕ್ಕೆ ಹೊಲಿಸುವುದಕ್ಕೆ. Design ಎಲ್ಲಾ ಕೂತ್ಕೊಳ್ಳಿಸ್ಲಿಕ್ಕೆ ಅದಕ್ಕೆ ಸುಮಾರಾಗ್ತದೆ. ಹೌದು ಅಲ್ಲಿ ಹದಿನೈದು ಸಾವಿರ ಆಗ್ತದೆ, ಒಟ್ಟು shopping .

ಅಹ್ ಹ್ಮ್ ಮತ್ತೆ ಈಗ ಬಂಗಾರಗೆಸ rate ತುಂಬಾ ಆಗಿದೆ,

ಹ್ಮ್ ಒಂದು ಪವನಿಗೆ ಐದು ಸಾವಿರ ಚಿಲ್ಲರೆ ಈಗ. ಅಹ್ ನೀವು ತಗೊಂಡಾಯ್ತಾ?

ಇಲ್ಲ ಅದು ಇನ್ನು ನನ್ನ ಗಂಡ ಬಂದ್ ಮೇಲೆ ಆಯ್ತು ತಕೊಳ್ಳಿಕ್ಕೆ. ಅಹ್ ಹೌದಾ ಅವರು ಯಾವಾಗ ಬರುದು ಅಲ್ಲಿ?

ಅವರು ಈಗ ಒಂದ್ fifteen ನಂತ್ರ ಬರುದು ಅವರು, twenty ಗೆ ಸೀಮಂತ ಅಲ್ಲ ಹಾಗಾಗಿ fifteen eighteen ಹಾಗೆ ಬರ್ಬೋದು.

ಅದೇ ಅದೇ fifteen ಇಲ್ಲದಿದ್ರೆ eighteen ಅಂತೇಳ್ತಿದ್ರು ಅವರಿಗೆ ರಜೆ ಸಿಗುದಿಲ್ಲ ಅಲ್ಲ ಅಲ್ಲಿ ಅದೇ .

ನೋಡ್ವ ನಾವು ನಾಳೆ ಹೋಗ್ವ ಆಗದಿದ್ರೆ.

ಆ ಆಯ್ತು ನಾಳೆ ಹೋಗ್ವ ನಾನ್ phone ಮಾಡ್ತೇನೆ ನಿಮ್ಗೆ. okay okay ನೀವು correct timing ಎಲ್ಲಾ ಹೇಳಿ ಎಷ್ಟು ಹೊತ್ತಿಗೆ ಬರ್ಬೇಕು ಆತರ ನಾಳೆ ಹೋಗ್ವ ನಾವು.

ಹಾ ಆಯ್ತಾಯ್ತು ಹೋಗ್ವ ನಾನ್ phone ಮಾಡ್ತೆ ನಿಮ್ಗೆ ಮತ್ತೆ ನೀವು ready ಆಗಿ.

ಅಹ್ ಅಹ್ ಅಹ್ bye bye .

ನಾನು ಇಂದು ಶಿಕ್ಷಣದ ಮಹತ್ವದ ಬಗ್ಗೆ ಹೇಳ್ತೇನೆ, ಒಂದು ವ್ಯಕ್ತಿಗೆ ಶಿಕ್ಷಣ ಯಾಕೆ ಮುಖ್ಯ, ಅವನು ಯಾಕೆ ಶಿಕ್ಷಣವನ್ನು ಕಲಿಬೇಕು ಇದರ ಬಗ್ಗೆ ಹೇಳ್ತೇನೆ, ಒಂದು ವ್ಯಕ್ತಿಗೆ ಶಿಕ್ಷಣ ತುಂಬಾ ಮುಖ್ಯ ಯಾಕಂದ್ರೆ. ಅವನ ಬುದ್ಧಿಶಕ್ತಿ, ಮತ್ತೆ ಮಾನಸಿಕ ಶಕ್ತಿ, ಮತ್ತೆ ಅವನ ನಡುವಳಿಕೆ, ಅವನು ಮಾತನಾಡುವ ಶೈಲಿ. ಎಲ್ಲವನ್ನು ಶಿಕ್ಷಣ ಅನ್ನುವಂತದ್ದುಬದಲು ಮಾಡ್ತದೆ, ಮತ್ತೆ. ಅವನಿಗೆ ಒಂದು ಒಳ್ಳೆ ಉದ್ಯೋಗ ಬೇಕಾದ್ರೆ ಆ ಆ company ಅವ್ರು ಕೇಳುದು, ಅಹ್ ಅಹ್ ನಿನ್ನದು ಶಿಕ್ಷಣ ಎಷ್ಟು, ಎಷ್ಟು ಕಲಿತಿದ್ದೀಯಾ ಅಂತಾನೇ ಕೇಳುದು, ಆ ಒಂದು ಒಳ್ಳೆ ಉದ್ಯೋಗ ಪಡೆಬೇಕಾದ್ರುಸ ಆ. ವ್ಯಕ್ತಿಗೆ ಶಿಕ್ಷಣ ತುಂಬಾ ಮುಖ್ಯ, ಮತ್ತೆ ಈ ಶಿಕ್ಷಣ ಪಡೆದವರು, ಸ್ವಲ್ಪ ಮಾತಾಡುವ ಶೈಲಿಯೆಲ್ಲ, ಅನ~ ಅನಕ್ಷರಸ್ಥರ ಗಿಂತ ಸ್ವಲ್ಪ ಭಿನ್ನವಾಗಿರ್ತದೆ.

ಅಹ್ ಅವರ ಮಾತನಾಡುವ ಶೈಲಿ ಸ್ವಲ್ಪ ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಹಾಗೆ. ಮತ್ತೆ ಕೆಲವರು ಪತ್ತೆ ಹಚ್ಚಬಹುದು ಅನಕ್ಷರಸ್ಥರು ಮತ್ತೆ ಶಿಕ್ಷ~ ಶಿಕ್ಷಣ ಪಡೆದವರು, ಮಾತನಾಡುವ ಶೈಲಿಯಲ್ಲಿ ಮತ್ತೆ ಅವರನ್ನು ನೋಡಿಸ ಕೆಲವರು. ಕಂಡು ಹಿಡಿತಾರೆ ಯಾರು ಶಿಕ್ಷಣ ಪಡೆದವರು ಅಂತ, ಮತ್ತೆ. ಈ ವಿದ್ಯಾವಂತರು ಒಂದು ಅರ್ಥ ಆಗದ ಕೆಲಸವನ್ನು ಒಂದು ಓದಿ ತಿಳಿಯುವಲ್ಲಿ.

ಯಶಸ್ಸು ಪಡಿತಾರೆ ಅಂದ್ರೆ ಈಗ ಉದಾರಣೆಗೆ ಒಂದು bank ಗೆ first time ಒಬ್ಬ ವಿದ್ಯಾವಂತ ಹೋದ್ರೆ, ಅವನಿಗೆ ಹಣ ಹಾಕ್ಲಿಕೆ ಇರ್ತದೆ ಅಥವಾ ತೆಗಿಲಿಕ್ಕೆ ಇರ್ತದೆ ಅಂತ ಅಂದ್ಕೊಲ್ವಾ ಆಗ. ಅವನಿಗೆ ಮೊದಲ ಬಾರಿ ಹೋಗವ ಹೋ~ ಹೋಗ್ತಾನೆ ಅವನು ಅವನಿಗೆ ಗೊತ್ತಿರುವುದಿಲ್ಲ. ಆದ್ರೆ ಅವನು ಓದಿ ತಿಳಿಬಹುದು ಯಾಕಂದ್ರೆ ಅವ್ನು ಕಲ್ತಿರ್ತಾನಲ್ಲ ಹಾಗೆ ಅವ್ನು ಓದಿ. ಅವನು ಬರಿಯುವಲ್ಲಿ ಯಶಸ್ಸನ್ನು ಪಡಿತಾನೆ ಆದ್ರೆ ಒಬ್ಬ ಅನಕ್ಷರಸ್ಥ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ, ಮತ್ತೆ ಒಬ್ಬ ವಿದ್ಯಾವಂತನು ಒಬ್ಬ ಅನಕ್ಷರಸ್ತೆಗೆ ಆ ಬರಿಯುವಲ್ಲೆಲ್ಲ help ಮಾಡುವಲ್ಲಿ, ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾನೆಸ. ಅಂತಸ ಹೇಳ್ಬಹುದು ಮತ್ತೆ ಈಗಿನ ಕಾಲದವರು, ಈ ಎಲ್ಲಾ almo~ ತುಂಬಾ ಜನ ಎಲ್ಲಾ ವಿದ್ಯಾವಂತರು ಇದ್ದಾರೆ ಆದರೆ ಮುಂಚಿನ ಕಾಲದವರಿಗೆ. ಈ ವಿದ್ಯೆ ಅನ್ನುವಂಥದ್ದು ಎಲ್ಲರಿಗೆ ಸಿಕ್ತಾ ಇರ್ಲಿಲ್ಲ, ಯಾಕಂದ್ರೆ ಮುಂಚಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು, ಆದ್ರೆ ಈಗಿನ ಸರಕಾರ ಉಚಿತ ಶಿಕ್ಷಣ ನೀತಿಯನ್ನು ತಂದದ್ರಿಂದ ಎಲ್ಲಾ ಮಕ್ಕಳು.

ಶಿಕ್ಷಣವನ್ನು ಪಡಿತಿದ್ದಾರೆ ಇದು ಒಂದು ಈಗಿನ ಕಾಲದವರೆಗೆ ಅದೃಷ್ಟ ಅಂತ ಹೇಳ್ಬಹುದು, ಮತ್ತೆ ಈ ವಿದ್ಯಾವಂತರು ಅಹ್ ಒಂದು ಸ್ವಂತ ಉದ್ಯೋಗವನ್ನು.

ಶುರು ಮಾಡುವ ಅ~ ಅವರ ಯೋಚನೆ ಇದ್ರೆ ಇದರ ಬಗ್ಗೆ ಕಲಿತು ಒಂದು ಸ್ವಂತ ಉದ್ಯೋಗವನ್ನು ಶುರು ಮಾಡಿ. ಅಹ್ ಯಶಸ್ಸನ್ನು ತಂದುಕೊಳ್ಬೋದು ಅಂತ ಹೇಳ್ಬಹುದು ಇದರಲ್ಲಿ ಶಿಕ್ಷಣ.

ನಾನೇನಿಲ್ಲ ನಾನು ಈ ಕೆಲ್ಸದ್ದು ಮಧ್ಯದಲ್ಲಿದ್ದೇನೆ.

ಹೌದಾ ಆಯ್ತಾ ಊಟ ಎಲ್ಲ?

ಹಾ ಊಟ ಎಲ್ಲ ಆಯ್ತು ಇವತ್ತು ಅದೇ ಇಲ್ಲಿ ಒಂದು ಚಿಕ್ಕ ಹವ್ಯಾಸ ಉಂಟು ನಮ್ಮದು ನಮ್ಮದೇ ತೋಟ ಇರುವ ಕಾರಣದಿಂದ ಎಲ್ಲ ಬೆಳಿಯೂದು.

So ಅದೇ ತರಕಾರಿಯಿಂದ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಬೇಕಾದಷ್ಟು ಸಿಗ್ತದೆ.

ಪದಾರ್ಥಗಳೆಲ್ಲ ಅದರದ್ದೇ ಮಾಡಿ ತಿನ್ನದಂದ್ರೆ ಹೊರಗಿಂದ ತರೋದು ತುಂಬಾ ಕಮ್ಮಿ.

ಒಂದು ದನ ಉಂಟು. So ಅದನ್ ಸಾಕ್ಲಿಕ್ಕೆ ಅಂದ್ರೆ ನಮ್ಮ ಹವ್ಯಾಸ ಅದ್ರಲ್ಲಿ ಅಂದ್ರೆ ದಿನಚರಿ ಅದ್ರಲ್ಲೇ ದೂಡ್ತೇವೆ ನಾವು ಎರಡುವರೆಸಾ litre ಅಷ್ಟು ಹಾಲು ಸಿಗ್ತದೆ ಮನೆಗೆ ತಕ್ಕ ಸಾಕು.

ಹಾ ಹಾ ಹಾ ಮನೆಗೆ ಬೇಕಾದಷ್ಟು ತೆಗದು ಇಡ್ತೀರಲ್ಲ ಹಾಲನ್ನು?

ಅಂದ್ರೆ ಸಿಕ್ಕುದೇ ಅಷ್ಟಲ್ವ ನಾವು ಹಾಗಾಗಿ ಅದನ್ನು dairy ಗೆ ಮಾರ್ಲಿಕ್ಕೆ ಎಲ್ಲ ಹೋಗುದಿಲ್ಲ. ಹಾ ಹಾ ಹಾಗೆ ಬೇರೆ ಏನಾದ್ರು ಇದೆಯಾ ಹವ್ಯಾಸ?

ಬೇರೆ ಹವ್ಯಾಸ ಕೇಳಿದ್ರೆ ಅದೇ ಆ newspaper ಬೆಳಿಗ್ಗೆ ಓದ್ತೇನೆ ಮತ್ತೆ ಸ್ವಲ್ಪ ನನ್ನದೇ ಕವನಗಳೆಲ್ಲ ಬರಿಯುವುದೆಲ್ಲ ಉಂಟು. ಹೌದಾ ಆಡ್ಲಿಕ್ಕೆಲ್ಲ ಹೋಗೋದಿಲ್ವಾ ಅದು ಕೂಡ ಹವ್ಯಾಸ ಅಲ್ಲ?

ಆ ಆಡ್ಲಿಕ್ಕೆ ಹೋಗ್ತೇನೆ ಅಂದ್ರೆ ನಮ್ಮದೇ ಇಲ್ಲಿ ಅಕ್ಕಪಕ್ಕದ ಮನೆಯವರು ಮಕ್ಕಳೆಲ್ಲ ನಾವೊಂದು ಸೇರಿ ಅಂದ್ರೆ ಇದು ಶನಿವಾರ ಭಾನುವಾರ ಮಾತ್ರ .

ಮತ್ತೆ ನಿಮ್ಮ ಹವ್ಯಾಸಗಳು ಆಟ ಆಡುದು ಮಾತ್ರನಾ? ನಮ್ದು ಆಟ ಆಡುದು ಅದೇ ಓದುದು ನಮ್ಮದು college ಅಲ್ಲ ಈಗ ಹಾಗಾಗಿ ಹವ್ಯಾಸ ಬೇರೆಯೇ ಸೃಷ್ಟಿ ಹೌದು time, time ಬೇಕಲ್ಲ.

ಈ ಕೆಲಸ ಇರೋದಾದರೆ ಇಷ್ಟ್ ಇಂದ ಇಷ್ಟು ಆ ಇದು ಸಮಯದೊಳಗೆ ಮುಗಿತದೇ ಅಂತ ಇರ್ತದೆ.

ಅಂದ್ರೆ .

ಹ್ಮ್ ಹ್ಮ್ ಹ್ಮ್ ಹಾಗೆ ನಮಗೆಸ ಹವ್ಯಾಸ ಬರಿ ಬರಿಯುದು ಮತ್ತೆ newspaper ಓದುದು ಅಂತ ಹೇಳುದು ಅಷ್ಟೇ ಆದ್ರೆ ಈಗ ಕೃಷಿ ಇರುವ ಕಾರಣದಿಂದ ಕೃಷಿ ಅಂತಸ ಹೇಳುದು ಇದ್ರ ಮದ್ಯೆ ಕೃಷಿ . ಆ ನಮ್ಮ ಈ ನಗರಗಳಲ್ಲಿ ಎಲ್ಲ ಯಾರು ಮಾಡ್ತಾರೆ ಚಿಕ್ಕ ಚಿಕ್ಕ ಜಾಗ ಇರುದು ಎಲ್ಲರತ್ರಸ. ಹೌದೌದು .

ಹಾ ಹೌದು ಒಂದು ಎರಡು ಮೂರು ದನಗಳು ನಮತ್ರ ಇತ್ತು ಅದನ್ ಮತ್ತೆ ನಾಮಿಗೆ ಸಾಕಲಿಕ್ಕೆ ಆಗುದಿಲ್ಲ ಅಂತೇಳಿ ಮಾರಿ ಈಗ ಒಂದೇ ಇರೋದು.

ನಾವ್ಸಾ ಆ ಆ ಮುಂಚೆ ಇದು ಹಾಲನ್ dairy ಗೆಲ್ಲ ಕೊಡ್ತಿದ್ವಿ ಈಗ ನಿಲ್ಲಿಸಿದ್ದೆವೇ ನಮ್ಗೆ ನಮ್ಗೆ ಬೇಕಾದಷ್ಟು ಸಿಕ್ತದೇ ಅಂತ. ಹಾ ಹಾ ಹೌದಾ?

ವಿಶೇಷ ಏನಿಲ್ಲ ಹೀಗೆನೇ call ಮಾಡಿದ್ದು ಏನ್ ಮಾಡ್ತಿದ್ರಿ ಅಂತ ಕೇಳ್ವ ಅಂತ.

ಸರಿ ಸರಿ.

ಹಾ hello ಹೇಳ್ರಿ ಹೆಂಗ್ ಅದಿರೀ? . ನಾವು ಅರಾಮ್ ಅದಿವ್ ರೀ ನೀವ್ ಹೆಂಗ್ ಅದಿರೀ? ಹಾ ನಾವು ಅರಾಮ್ ಅದಿವ್ ನೋಡ್ರಿ. ಮಾಡ್ತಿದ್ರೀ ?

ಹ್ಮ್ ಏನಿಲ್ರೀ ಮೊನ್ನೆ birthday ಹೋ~ celebration ಮಾಡ್ಕೊಂಡ್ವೆಲ್ಲ ನಮ್ದ ಹುಟ್ಟು ಹಬ್ಬ photos ನೋಡ್ಕೋತ್ ಕುಂತಿದ್ದೆ ರೀ ಹಾ ರೀ.

ಏನೇನ್ ಮಾಡಿದ್ರಿ ಎಲ್ಲೆಲ್ ಹೋಗಿದ್ರಿ?

ನನಿಗೇನ್ ಅಷ್ಟೊಂದ್ ಆಚರ್ಸ್ಕೋಳೋದ್ ಏನ್ ಇಲ್ಲಾ ಮನ್ಯಾಗ ಮಕ್ಳು ಅಣ್ಣನವ್ರು ನಮ್ ಮನಿಯೋರ್ ಎಲ್ಲಾರೂ ಸೇರಿ ಅಷ್ಟೇನಾ ಹಂಗ ಆಚರ್ಸ್ಕೋಳೋದ್ ಅಂತ್ ಏನ್ ಇದ್ದಿದ್ದಿಲ್ಲ.

ನಮ್ ಮನಿಯೋರ್ ಹೊಸಾ dress ಕೊಡ್ಸಿದ್ರ ರೀ ear rings ಕೊಡ್ಸಿದ್ರ.

ಹಾ ಬೆಳಗ್ಗೆ ಅವ್ರಿಗೆ ರಜಾ ಇರ್ಲಿಲ್ಲಾ ದೇವಸ್ಥಾನಕ್ ಕರ್ಕೊಂಡ್ ಹೋಗಿದ್ರೂ ಸಂಜೀಕ ಆಮೇಲೆ ಸಣ್ಣದಾಗಿ party arrange ಮಾಡಿದ್ರ.

ಎಲ್ಲಾ friends ಎಲ್ಲಾರೂ wish ಮಾಡಿದ್ರ ರೀ .

ಮಕ್ಳದಷ್ಟ ಜೋರ್ ಮಾಡೋಣ್ ಅಂತೇನ್ರಿ ನಾ ಮಕ್ಳದಷ್ಟ ಚಂದೇಗೆ grand ಆಗ್ celebration ಮಾಡ್ತೇವಿ ನಮ್ದೇನ್ ಅಷ್ಟ್ ಬ್ಯಾಡ್ರಿ ನಮ್ಮುವೇನ್ ಹಂಗ ವರ್ಷಾ ಬರ್ತೀರ್ತಾವ ಅವ ಅಂತೇನಿ . ಅದು ಮಕ್ಳ ಅದ್ಮ್ಯಾಲ್ ರೀ ನಮ್ದ ಎಲ್ಲಾ celebration ಬಿಟ್ಟ ಅವ್ರದ ಮಾಡ್ಲಿಕ್ ನಿಂತ್ ಬಿಡ್ತೀವ್ ನಾವ್ ನಮ್ದ ಏನೂ ಅನ್ಸದೇ ಇಲ್ಲಾ.

ಇದು ನಂದು ಮಗಳ್ದು birthday ಬರ್ಲಿ ಕತ್ತದ್ ರೀ ಆ~ ಯಾ~ YouTube ನ್ಯಾಗ್ ನಾನೂ search ಮಾಡ್ಲಿ ಕತ್ತೇನ್ decoration ಮಾಡ್ಲೀಕ್ ಏನೇನ್ ಮಾಡೋಣ happy birthday tag ಅಮೇಲ್ balloons . ಅವೆಲ್ಲಾ ಒಂದ್ theme ಮಾಡ್ಬೇಕ್ ಅಂತ ಮಾಡಿದೀನ್ ರೀ ಇದ್ jungle theme ಅಂತ್ಹೇಳಿ.

ಹಾ ಅದಕ್ಕ್ ಅದರ್ದ ಅದ್ರ ತರಾ cake ಅದ್ಕ dress ಈಗಿಂದನ start ಮಾಡ್ಬೇಕ್ ನೋಡ್ರಿ ಮಾಡ್ಬೇಕ್ ಅಂದ್ರ . ಈಗೆಲ್ಲಾ ಬಿಡ್ರಿ ಒಂದೊಂದ್ occasion ನ್ಯಾಗ ಇದನ್ ಮಾಡ್ದಂಗ್ ಮಾಡ್ತಾರ . ಅದು ಅವ್ರಿಗೆ ಈಗ organize ಮಾಡೋರ್ಗ ಕೊಟ್ರ ಬರುತ್ ರೀ but ಅದ್ ನಮ್ಗ ಖುಷಿ ಸಿಗಲ್ಲಲಾ ಮನ್ಯಾಗ್ ಎಲ್ರ ಮಂದಿ ಅದಿವಿ .